ಊಟ ಮಾಡ್ಕೊಂಡು ಎರಡು ಗಂಟೆಗೆ ಮಲ್ಕೋಳೊದು. ಇವಾಗ ಹನ್ನೆರಡು ಆದ್ರೂ ಸರಿ ಒಂದು ಒಂದು ಗಂಟೆ ಆದ್ರೂ ಸರಿ ಅವಾಗ ಟಿ ವಿ ಇರ್ಲಿಲ್ಲಾ ಬರಿ ರೇಡಿಯೋ ಇತ್ತು ರೇಡಿಯೋ ಕೇಳ್ತಿದ್ವಿ. ಈವಾಗ ಆಗ ಮೊದ್ಲೆಲ್ಲಾ ಮತ್ತೆ ಅದೇನೋ ಬ್ಲಾಕ್ ಅಂಡ್ ವೈಟ್ ಬಂತು ಅದು ಒಂದ್ ಸ್ವಲ್ಪ ಹಂಗೆ ಒಂದ್ ಗಂಟೆ-- --